ಇದು ನಮಗೆ ತುಂಬಾ ವಿಡಿಯೋ ದೃಶ್ಯವಾಗಿದೆ. ಮತ್ತೆ ಸಾಕಷ್ಟು ನೋಡಲು ವಾಗಿದೆ.

ಹಳ್ಳ ಕೊಳ್ಳಗಳು ತುಂಬಿ ಹರಿತ್ತಿದಂಗೆ ಕಾಣುತ್ತದೆ ಇಲ್ಲಿಂದ ಬರುವ ನೀರು ದೋಮುಕ್ಕೊ ಸಮುದ್ರದಂತೆ ಕಾಣುತ್ತದೆ ಮತ್ತು ಗಿಡ ಮರ ನಡೆಯುವಳ್ಳಿ ಬರುವೆ ]